ಇದು ಗ್ಯಾರೇಜ್ ಸಾಮಾನ್ಯವಾಗಿ ಇದನ್ನ ಎಲ್ಲಾ ಕಡೆ ನೋಡಬಹುದು ಇದು ಇಂಪಾರ್ಟೆಂಟ್ ಆಗಿ ಎಲ್ಲಾ ಕಡೆ ಇರ್ಲುಬೇಕು.

ನಮ್ಮ ಕಾರು ಬೈಕ್ ಯಾವದೆ ಕೆಟ್ಟುಹೋದ್ರು ರಿಪೇರಿ ಮಾಡಕ್ಕೆ ನಾವು ತೊಕೊಂಡು ಹೋಗ್ಲೆ ಬೇಕಾಗುತ್ತೆ ಹಾಗಾಗಿ ಗ್ಯಾರೇಜ್ ಎಲ್ಲಾ ಕಡೆನೂ ಇಂಪಾರ್ಟೆಂಟ್ ಇದೆ.

ಅಹ್ ಅಂತ ಉಪಯೋಗಸ್ತಾ ಇದ್ರು ಈ ಮಳೆನೀರು ಜಾಸ್ತಿ ಬಂದಾಗ ಏನಾಗುತ್ತೆ --

ತುಂಬಾ ಖುಷಿ ಆಗುತ್ತೆ ವೆರೈಟಿ ಆಫ್ ಬರ್ಡ್ಸ್ ಇದಾವ ಪಾರೋಟ್ ಗಳಿದವೆ ವೆರೈಟಿ ಆಫ್ ಕಲರ್ ಅಲ್ಲಿ ನಾವು ನೋಡಬಹುದು ಇವನ್ನೆಲ್ಲಾ.

ನಮ್ಮಕೆ ಆರೋಗ್ಯಕ್ಕೆ ಒಳ್ಳೇದಲ್ಲಾ ಅಂತ ಗೊತ್ತಿದ್ರು ಸಹ ನಾವ ಆಲ್ಮೊಸ್ಟ್ ಆಗೆ ಎಲ್ಲಾರು ಸಾಮಾನ್ಯವಾಗಿ ಬೇಕರಿ ಫುಡ್ ಮೇಲೆ ಡಿಪೆಂಡ್ ಆಗಿದಿವಿ.

ಇದು ಸಲೂನ್ ಇಲ್ಲಿ ಬಾಯ್ಸ್ ಸಾಮಾನ್ಯವಾಗಿ ಮಕ್ಕಳ್ ಆಗಿರಬಹುದು ದೊಡ್ಡವ್ರ ಆಗಿರಬಹುದು ಹೋಗಿ ಹೇರ್ ಕಟಿಂಗ್ ಮಾಡ್ಸಕೊತ್ತರೆ ಹಾಗೆ ದೊಡ್ಡವ್ರ ಆದ್ರೆ--

ಬ್ರೌನಿ ಹೇರ್ ಆಗಿರಬಹುದು ಬ್ಲಾಕ್ ಹೇರ್ಸ್ ಆಗಿರಬಹುದು ವೈಟ್ ಹೇರ್ಸ್ ಆಗಿರಬಹುದು.

ಇದನ್ನ ಮೆಟಲ್ ಗಳಲ್ಲಿ ಮಾಡತ್ತರೆ ಮತ್ತೆ ಕ್ಲೇ ಗಳಲ್ಲಿ ಮಾಡತ್ತರೆ ಮತ್ತೆ ಕೆಲವಂದು --

ಶೇವಿಂಗ್ ಗಳನ್ನ ಮಾಡಕೊಂಡ ಬರತ್ತರೆ ಕೆಲಒಂದ ಸಲೂನ್ ಗಳಲ್ಲಿ ಹೇರ್ ಡೈ ಕೂಡ ಮಾಡತ್ತಾರೆ ಹಾಗೆ ಮಸಾಜ್ ತಲೆಗೆ ಮಸಾಜ್ ಕೂಡ ಮಾಡಕೋ ಮಾಡ್ತಾರೆ.

ಕಾಫಿ ಇದು ಸಾಮಾನ್ಯವಾಗಿ ಎಲ್ಲರು ಇಷ್ಟಪಟ್ಟು ಕುಡಿಯುವಂತಹ ಡ್ರಿಂಕ್ಸ್ ಮಾರ್ನಿಂಗ್ ಸಾಮಾನ್ಯವಾಗಿ ಎಲ್ಲರು ಕುಡಿತರೆ ಹಾಗೆ ಬ್ರೇಕ್ ಫಾಸ್ಟ್ ಜೊತೆಗಾಗಿರಬಹುದು.

ಹಾಗೆ ದೇವ್ರನ್ನ ಪ್ರತಿಯೊಬ್ರು ಸಹ ಪ್ರ ಒಂದಲ್ಲಾ ಒಂದು ದೇವಸ್ಥಾನಕ್ಕೆ ಹೋಗೆ ಇರತ್ತರೆ.

ಕ್ರೋಮಾ ಇದು ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ಐಟಂಗಳು ಇಲ್ಲಿ ಸಿಗುತ್ತೆ ಎಲ್ಲಾ ಬ್ರಾಂಡಿನ ಐಟಂಗಳು ಸಹ ಸಿಗುತ್ತೆ ಇದೊಂದು ಎಲೆಕ್ಟ್ರಾನಿಕ್ ಶೋ ರೂಮ್ ಆಗಿದೆ.

ಇಲ್ಲಿ ಟಿ.ವಿ ವಾಷಿಂಗ್ ಮಷೀನ್ ಫ್ರಿಡ್ಜ್ ಎಕ್ಸ್ಟ್ರಾ ಎಲ್ಲಾ ರೀತಿಯ ಐಟಂಗಳು ಲಭ್ಯವಿದೆ ಹಾಗು ತುಂಬಾ ಚನ್ನಾಗಿ ಇರುವಂತ ಐಟಂಗಳು ನಾವು ಪರ್ಚೆಸ್ ಮಾಡಬಹುದು.

ಇದೊಂದು ಶೋ ಫೇಸ್ ‌ ಆಗಿದೆ ಇದು ರೂಮ್ ನಲ್ಲಿ ಇಟ್ಟಾಗ ಡಾರ್ಕ್ ಮಾಡಿ ಇಟ್ಟಾಗ --

ಡೆಕೋರೇಷನ್ ಡೆಕೋರೇಷನ್ ನೋಡೊದು ತುಂಬಾ ಚನ್ನಗಿರುತ್ತೆ ಲೈಟ್ ಸೆಟ್ಟಿಂಗ್ ಫ್ಲವರ್ ಡೆಕೋರೇಷನ್ ಇವೆಲ್ಲಾ ನೋಡೊಕೆ ತುಂಬಾ ಚನ್ನಾಗಿರುತ್ತೆ.

ನಾವು ಈ ಆಟೋಗಳನ್ನು ಮಾಡಿಕೊಂಡು ಹೋಗಬಹುದು. ಆಟೋನ ಆಟೋಕೆ ನಾವು ದ ಮಿಟ್ರ ದುಡ್ಡೆಯೇನ್ ಇರುತ್ತೋ ಅದನ್ನ ಕೊಟ್ರೆ ನಮ್ಮನ ಕರಕೊಂಡ ಹೋಗತ್ತರೆ.

ಕೆರೆ ಕೆರೆ ಮ ಕೆರೆಗಳನ್ನು ನೋಡಲು ಸಿಗುವುದು ತುಂಬಾ ಅಪರೂಪವಾಗಿದೆ. ಈಗ --

ಬೆಟ್ಟಗುಡ್ಡ ಕಲ್ಲು ಮರ ಇಂತ ವಾತಾವರಣದಲ್ಲಿರೊ ತುಂಬಾ ಖುಷಿ ಆಗುತ್ತೆ ಬೆಳಗಿನ ಹೊತ್ತು ಸಂಜೆ ಹೊತ್ತಲ್ಲು ಓಡಾಡಕ್ಕೆ ತುಂಬಾ ಚನ್ನಾಗಿರುತ್ತೆ.

ಜೀಪ್ ಇದು ತುಂಬಾ ಗಟ್ಟಿ ಆದ ವೆಹಿಕಲ್ .

ಮತ್ತೆ ಇದು ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಗುಡ್ಡಬೆಟ್ಟಕ್ಕೆ ಹೇಳಿ ಮಾಡ್ಸಿರೋವಂತ ವೆಹಿಕಲ್ .

ಕೋಚಿಂಗ್ ಸೆಂಟರ್ ಕೋಚಿಂಗ್ ಸೆಂಟರ್ ಬೇರೆಬೇರೆ ವಿಧವಾದ ಕೋಚಿಂಗ್ ಸೆಂಟರ್ ಗಳಿದವೆ ಈಗ ಫಾರ್ ಎಕ್ಸಾಮ್ ಪಲ್ ಹೇಳಬೇಕಂದ್ರೆ.

ಜಿಯೋ ನೆಟ್ವರ್ಕ್ ಸಾಮಾನ್ಯವಾಗಿ ಬೇರೆ ಮೊಬೈಲ್ ನೆಟ್ವರ್ಕ್ ಗೆ ಕಂಪೇರ್ ಮಾಡಿದ್ರೆ ಉತ್ತಮವಾದ ನೆಟ್ವರ್ಕ್ ಅನ್ನು ಹೊಂದಿರೋದ್ರಿಂದ ಸಾಮಾನ್ಯವಾಗಿ ಎಲ್ಲರು ಯೂಸ್ ಮಾಡತ್ತಾ ಇದಾರೆ.

ಮತ್ತೆ ಚಾನಲ್ ಗಳಅಲ್ ಮುಕಾಂತರ ಅಹ್ ವ ಹರಿಬಿಡೋದ್ರಿಂದ ಎಲ್ಲಾ ಮನೇ ತಲುಪ್ತಾಯಿತ್ತು ಎಲ್ಲರು ತೋಟ ಕಥೆಗಳನ್ನು ಯೂಸ್ ಮಾಡಕೋಬಹುದಾಗಿತ್ತು .

ಇದರದೋ ಪಲ್ಯ ಗ್ರೇವಿ ಸಾಂಬಾರು ಎಲ್ಲದಕ್ಕು ತುಂಬಾ ಚನ್ನಾಗಿರುತ್ತೆ ಫಿಂಗರ್ ಚಿಪ್ಸ್ ಕೂಡ ಮಾಡಬಹುದು ತುಂಬಾ ಚನ್ನಾಗಿರುತ್ತೆ.

ಇದು ಆಸ್ಟ್ರಿಚ್ ಪಕ್ಷಿ ಆಗಿದೆ ಇದು ಪಕ್ಷಿಗಳಲ್ಲಿ ತುಂಬಾ ದೊಡ್ಡದಾದ ಪಕ್ಷಿ ಆಗಿದೆ ಇದು ಉದ್ದವಾದ ಅಹ್ ನೆಕ್ಕ್ ಅನ್ನು ಹೊಂದಿದೆ.

ಇದು ಸಾಮಾನ್ಯವಾಗಿ ಎಲ್ಲಾ ಝೋವ್ ಗಳಲ್ಲು ಇದನ್ನು ನೋಡಬಹುದಾಗಿದೆ ಹಾಗೆ ಶಿಮೊಗ್ಗದ ತಾವರೆಕೊಪ್ಪ ಝೋವ್ ನಲ್ಲು ನೋಡಬಹುದು.